ಹಾಗು ಕಪ್ಪುಗಳಿದ್ದಾವೆ ಮತ್ತು ಲ್ಯಾಪ್ಟಾಪ್ ಇದೆ.

ಚಿತ್ರದಲ್ಲಿ ಇಟ್ಟಂಗಿ ಕಲ್ಲುಗಳಿದ್ದಾವೆ ಬೈಕು ಸ್ಕೂಟಿ ಗಳಿದ್ದಾವೆ.

ಮತ್ತು ಬುಟ್ಟಿ ಇದೆ ತಕ್ಕಡಿ ಇದೆ ಹಲವಾರು ಜನರು ಇದ್ದಾರೆ ಪೊಸ್ಚರ್ ಇದೆ.

ಪೋಸ್ಚರ್ ಗಳಿದ್ದಾವೆ ಬಿಲ್ಡಿಂಗ್ ಗಳಿದ್ದಾವೆ ಮ--

ಗ್ರಿಲ್ಲ್ ಇದೆ ಹಲವಾರು ಬಿಲ್ಡಿಂಗ್ ಇದ್ದಾವೆ ಪೋಸ್ಛರ ಗಳಿದ್ದಾವೆ ರೋಡ್ ಇದೆ.